ಇಲ್ಲಿ ಒಬ್ಬರು ಸರ್ ಬಂದಿ ಯುವಕ ಮತ್ತೆ ಯುವತಿಗಳಿಗೆ ಕೀಬೋರ್ಡ್ ಕ್ಲಾಸು ಮಾಡಿಸ್ತಾ ಇದ್ದಾರೆ.

ಅಲ್ಲಿ ದೊಡ್ಡದಾಗಿ ಕನ್ನಡಿ ಇದೆ ಆ ಕನ್ನಡಿ ಮುಂದೆ ಇಬ್ಬರು ವ್ಯಕ್ತಿಗಳು ಇದಾರೆ.

ಕೆಳಗಡೆ ಬ್ಯಾಗ್ ಇದೆ ವಾಟರ್ ಬಾಟಲ್ ಇದೆ.

ಈ ಗ್ರೌಂಡಿನಲ್ಲಿ ನಾಲ್ಕೈದ್ ಜನ ಹುಡುಗರು ಇದಾರೆ.

ಲೈಟ್ ಎಲ್ಲೋ ಕಲರ್ ಅಲ್ಲಿ ಪೈಂಟಿಂಗ್ ಹೊಡೆದಿದ್ದಾರೆ.

ದಫ್ಡೊಡಿಲ್ಸ್ ಇಂಗ್ಲಿಷ್ ಸ್ಕೂಲ್ ಅಂತ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಹೈಟ್ ಪಿರಿಟ್ ಕ್ರಾಸ್ ಪಿಟ್ ಅಂತ ಇಂಗ್ಲೀಷಿನಲ್ಲಿ ಬರ್ದಿದಾರೆ.

ಇಲ್ಲಿ ಸೈಡ್ ಇನಲ್ಲಿ ಕಪ್ಪು ಕಲರ್ ಬಾಲ್ ತರ ಇದೆ.

ಈ ಚಿಲ್ಡ್ರನ್ ಪಾರ್ಕ್ ನಲ್ಲಿ ದಾಸ್ತಿ ಜನ ಮಕ್ಕಳು ಇದ್ದಾರೆ.

ಇದು ಒಂದು ಕೋಚಿಂಗ್ ಸೆಂಟ್ರು ಇಲ್ಲ ಅಂದ್ರೆ ಟ್ಯೂಷನ್ ಸೆಂಟ್ರು ಹೇಳಬಹುದು.

ಈ ಮನೆ ಪಕ್ಕ ಬಂದಿ ದೊಡ್ಡ್ ಮರ ಇದೆ.

ಈ ಬಿಲ್ಡಿಂಗು ಕೆಂಪು ಕಲರಲ್ಲಿ ಇದೆ.

ಇಲ್ಲಿ ಬ್ಲೂ ಕಲರ್ ಬೋರ್ಡನಲ್ಲಿ ಪರ್ಫೆಕ್ಟ್ ಸರ್ವಿಸ್ ಅಂತ ಬರೆದಿದ್ದಾರೆ.

ಈ ಸರ್ವಿಸ್ ಸೆಂಟರ್ ಪಕ್ಕ ಬಿಲ್ಡಿಂಗ್ ಇದೆ.

ಆ ಬಿಲ್ಡಿಂಗ್ ಶಾಡೋ ಕೆಳ್ಗಡೆ ಕಾಣಿಸ್ಕೊಂಡಿದೆ.

ಇಲ್ಲಿ ಹಸಿರು ಕಲರ್ ಅಲ್ಲಿ ಚಿಕ್ಕು ಚಿಕ್ಕು ಗಿಡಗಳನ್ನು ಬೆಳೆಸಿದ್ದಾರೆ.

ಒಂದ್ ಕಸ್ಟಮರ್ ಕೈಯಲ್ಲಿ ಪ್ಲಾಸ್ಟಿಕ್ ಜಾಮಿಟ್ರಿ ಬಾಕ್ಸ್ ಇರೋದ್ನ ನೋಡಬಹುದು.

ಆ ಯುವಕನ ಮುಂದೆ ವೆಯಿಟ್ ಬಾರ್ಸ್ ಇದೆ.

ಇಲ್ಲಿ ಎಲ್ಲೋ ಟಿ ಶರ್ಟ್ ಮತ್ತೆ ವೈಟ್ ಪ್ಯಾಂಟ್ ಹಾಕೊಂಡು ಯೋಗ ಮಾಡ್ಕೊಂಡು ಇದಾರೆ.

ಇನ್ನು ಕೆಳಗಡೆ ಬಂದಿ ಮೂರ್ ಜನ ವ್ಯಕ್ತಿ ಏನೋ ಮಾತನಾಡ್ಕೊಂಡ್ ಇದಾರೆ.

ಇಲ್ಲಿ ಸಣ್ಣ ಪುಟ್ಟ ಮರಗಳು ಇದೆ.

ಯಲ್ಲೋ ರೆಡ್ ಪರ್ಪಲ್ ಬ್ಲಾಕ್ ವೈಟ್ ಕಲರು ಕೇಕುಗಳು ಇದೆ.

ಈನಿನಲ್ಲಿ ರೇಡಿಯಂ ಕಲರು ಕಾರು ಕಾಣ್ಸ್ಕೊಂಡಿದೆ.

ಇದು ಒಂದು ಆಫೀಸ್ ಕ್ಯಾಬಿನ್ ಈ ಆಫೀಸ್ ಕ್ಯಾಬಿನ್ ಒಳಗಡೆ ಲ್ಯಾಪ್ಟಾಪ್ ಕಪ್ಪು ಚೇರು ಹಾಫ್ ಹೆಲ್ಮೆಟ್ ಇದೆ.

ಇದು ನೋಡಕ್ಕೆ ಕಾರ್ ಮೆಕಾನಿಕಲ್ ಗ್ಯಾರೇಜ್ ತರ ಇದೆ.

ಇಲ್ಲಿ ಒಬ್ಬರು ಕಸ್ಟಮರು ಬ್ಲಾಕ್ ಶರ್ಟ್ ಹಾಕೊಂಡು ಪ್ಲಾಸ್ಟಿಕ್ ಕವರ್ ನಲ್ಲಿ ಮೀನ್ ತಗೊಂಡು ಹೋಗದಕ್ಕೆ ರೆಡಿ ಆಗಿ ಇದಾರೆ.

ಇಲ್ಲಿ ಎರಡು ಹುಡುಗ್ರು ಬಂದಿ ಜಿಮ್ ಅಲ್ಲಿ ಇದ್ದಾರೆ.

ಒಬ್ಬ ಬಂದಿ ಕಪ್ಪು ಟಿ ಶರ್ಟು ಕಪ್ಪು ಟ್ರ್ಯಾಕ್ ಪ್ಯಾಂಟ್ ಹಾಕಿ ಲ್ಯಾಟ್ಸ ವರ್ಕ್ಔಟ್ ಮಾಡ್ತಾಇದಾನೆ.

ಎಲ್ಲಾ ಚೇರು ಬ್ಲ್ಯಾಕ್ ಕಲರ್ ರಲ್ಲಿ ಇದೆ.

ಈ ಬಿಲ್ಡಿಂಗು ನೀಲಿ ಕಲರ್ ತರ ಕಾಣಸ್ತಾ ಇದೆ.

ಇದು ಒಂದು ದೊಡ್ದು ತರ್ಕಾರಿ ಅಂಗ್ಡಿ.

ಗುಡಿ ಮುಂದೆ ಗಾಡಿ ನಿಲ್ಸಿದ್ದರೆ ಟೂ ವೀಲರ್ --

ಇಲ್ಲಿ ಫ್ಯಾಬಲ್ ಅಂತ ಇಂಗ್ಲೀಷ್ ನಲ್ಲಿ ಬರೆದಿದ್ದಾರೆ ಆ ಫ್ಯಾಬಲ್ ಪಕ್ಕದಲ್ಲಿ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಡು ಒಬ್ರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ.

ಇಲ್ಲಿ ದಾಸ್ತಿ ಗ್ಲಾಸ್ ಗಳು ಐಟಂ ಗಳು ಇದ್ದೆ.

ಇದು ಫೆಬಿನ ಬಿಡಲ್ ಕಲೆಕ್ಷನ್ .